ಆದರ ಈ ಸರಕಾರಿ ಬಸ್ ಗಳು ಇನ್ನು ಗ್ರಾಮೀಣ ಭಾಗದ ಬಡಜನರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರಿಗೆ ಇದೊಂದು ಬಾಳ ಅಂದ್ರ ಬಾಳ ಸಹಕಾರಿಯಾಗಾದ. ಅಹ್ ಗವರ್ನಮೆಂಟ್ ಬಸ್ ಇರೋದ್ರಿಂದ ನಾವು ಬೇರೆ ಬೇರೆ ಊರಿಗೆ ಸಂಚರಿಸಬಹುದಾಗ್ಯದ.

ಆಫೀಸ್ ಗಳು ಇವು ಆಫೀಸ್ ಗಳು ಅಂದಾಗ ಹೆಂಗಿರುತ್ತವಪ್ಪಾ ಅಂದ್ರ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಕುರ್ಚಿಗಳು ಇರ್ತವು ಮತ್ತಲ್ಲಿ ಅವರದೇ ಆದ ಒಂದು ನಿಯಮಗಳು ಇರ್ತಾವು ಅಲ್ಲಿ ಸ್ವಚ್ಛತೆ ಇರ್ತದ. ಇಲ್ಲಿ ಅಂತ ಆಫೀಸ್ ಗಳೊಳಗೆ ಈ ಸಾರ್ವಜನಿಕರಿಗೆ ರೈತರಿಗೆ ಅವು ಬೇಕಾಗಿರೋ ಅಂತ ಕೆಲಸಗಳು ಕೂಡ ಇಂತಲ್ಲಿ ಆಗ್ತಾವು ಅಂತ ನಾನು ಹೇಳ್ಬೇಕಾಗ್ತದ.

ಇದು ಯಾ ಇಲ್ಲಿ ಏನೋ ಪ್ರಾಡಕ್ಟ್ ಗಳ ತಯಾರಾಗ್ತವು. ಈ ಮೆಷಿನ್ ದಾಗ ಇಬ್ಬರು ಸಿಬಂದಿಗಳು ಇದ್ದಾರ ಅವ್ರು ಏನೋ ವರ್ಕ್ ಮಾಡಾಕ್ ಹತ್ತಾರ. ಇದು ಏನು ಅಂತ ಗೊತ್ತಾಗಲೊಲ್ದು ಆದರ ಇದು ಒಂದು ಫ್ಯಾಕ್ಟರಿ ಅನ್ನೋದು ಮಾತ್ರ ಪಕ್ಕ ಕನ್ಫರ್ಮ್ ಆಗುತ್ತ. ಇಲ್ಲಿ ಏನೋ ಒಂದು ಪ್ರಾಡಕ್ಟ್ ತಯಾರಾಗಕತ್ತದ ಆ ಕೆಳಗಡೆ ಎರಡು ಡಬ್ಬಿ ಇಟ್ಟಾರ ಮೇಲ್ ಪ್ರಾಡಕ್ಟ್ ಹಾಕಕ್ ಹತ್ತಾರ. ಕೆಳಗಡೆ ರೆಡಿ ಆಗಿ ಬರ್ತದ.

ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವೇ ಒಂದು ಕೆಲಸಗಳು ಆಗಬೇಕೆಂದ್ರು ಈ ಎಲ್ಲ ಏನೇ ಕೆಲಸಗಳು ಇದ್ರೂ ಪಂಚಾಯಿತಿ ವ್ಯಾಪ್ತಿಯೊಳಗೆ ಆಗ್ತವು. ಮತ್ತ ಗ್ರಾಮದ ಅಭಿವೃದ್ದಿಯಾಗಿರಬಹುದು ಮತ್ತ ಸಾರ್ವಜನಿಕರಿಗೆ ಏನಾದ್ರು ಸೌಲಭ್ಯಗಳು ಇದ್ರೂ ಕೂಡ ಇಲ್ಲಿಂದಾನೆ ಆಗ್ತವೆ ಅಂತ ಹೇಳಬಹುದು.

ಆದರೆ ಇವು ನಮ್ಮ್ ಕಡೆ ಬಾಳ ಅಂದ್ರೆ ಬಾಳ ಜನ ಆಚರಣೆ ಮಾಡ್ತಾರಾ ಮತ್ತು ಬಾಳ ವಿಶೇಷವಾಗಿ ಆಚರಣೆ ಆಗ್ತದ.

ಇದು ಸರಕಾರಿ ಬಸ್ ಆಗಿರೋದ್ರಿಂದ ಇಲ್ಲಿ ಎಲ್ಲರು ಸರಿಸಮಾನರಾಗಿ ಒಂದು ಪ್ರಯಾಣ ಮಾಡಬಹುದು. ಇಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅನ್ನುವ ಒಂದು ಭೇದ-ಭಾವ ಇರುವುದಿಲ್ಲ.

ಮತ್ತೆ ಇಲ್ಲಿ ಆಟೋ ಗಳು ಮತ್ತು ಬೈಕ್ ಗಳು ಇಂತ ಸವಾರರೆಲ್ಲ ಸಾಕಷ್ಟು ಜನ ಅಡ್ಡಾಡ್ತಿರ್ತಾರ. ಈಗ ನಾವು ಬೈಕ್ ಮ್ಯಾಗ ಅಡ್ಡಾಡುವಾಗ ಕಂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡಬೇಕು. ಇದರಿಂದ ನಮ್ಮ್ ಜೀವಕ್ಕೆ ಯಾವುದೇ ರೀತಿಯಾದ ಹಾನಿಗಳಾಗುವುದಿಲ್ಲ.

ಇದೊಂದು ಬಟ್ಟೆ ಅಂಗಡಿ ಅದಾ. ಇಲ್ಲಿ ವಿಶೇಷವಾಗಿ ಬಟ್ಟೆ ವ್ಯಾಪಾರ ಮಾಡ್ತಾರ ಸಾಕಷ್ಟು ಜನ ಇಲ್ಲಿ ಬಟ್ಟೆ ಖರೀದಿಗೆ ಬರ್ತಾರಾ.